ಇಲ್ಲಿ ಬಹಳಷ್ಟು ಮನುಷ್ಯರು ಇದ್ದಾರೆ ಇದರಲ್ಲಿ ಒಬ್ಬ ಮನುಷ್ಯನು ನಿಂತಿದ್ದಾನೆ ಮತ್ತು ಇನ್ನೊಬ್ಬ ಮನುಷ್ಯನು--

. ಸಣ್ಣ ಸಣ್ಣದಾದಂತಹ ಗಿಡಗಳು ಇವೆ

ಇದು ಒಂದು ಸ್ಪಂದನದ ಕೇಂದ್ರವಾಗಿದ್ದು ಈ ಕೇಂದ್ರದಲ್ಲಿ ಬಹಳಷ್ಟು ಮನುಷ್ಯರು ಇದ್ದಾರೆ.

ಈ ಅಂಗಡಿಯ ಒಳಗಡೆ ಬಹಳಷ್ಟು ವಿವಿಧ ರೀತಿಯ ಪುಸ್ತಕಗಳು ಇವೆ.

ಆ ಹಲಿಗೆಯ ಮೇಲೆ ಹುದಾ ಎಂದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಬರೆಯಲಾಗಿದೆ.

ಇದು ಒಂದು ಅಂಗಡಿಯಾಗಿದ್ದು ಈ ಅಂಗಡಿಯ ಒಳಗಡೆ ಬಹಳಷ್ಟು ವಿವಿಧ ರೀತಿಯ ವಸ್ತುಗಳನ್ನು ಇಟ್ಟಿದ್ದಾರೆ.

ಮತ್ತು ಈ ಅಂಗಡಿಯ ಒಳಗೆ ಒಂದು ಫ್ಯಾನು ಇದೆ ಮತ್ತು ಲೈಟುಗಳಿವೆ .

ಸಣ್ಣದಾದಂತ ಕೋಲುಗಳಿವೆ ಆ ಕೋಲುಗಳಿಂದ ನೀರನ್ನು--

ಲೈಟ್ ಗಳು ಇವೆ ಇಲ್ಲಿ ಒಂದು ಟೆಂಗಿನಕಾಯಿಯ ಗಿಡವು ಇದೆ.

ಇದು ವಾಹನಗಳಿಗೆ ಕಲ್ಲೆಣ್ಣೆಯನ್ನು ಹಾಕುವ ಸ್ಥಳವಾಗಿದ್ದು--

ಇಲ್ಲಿ ಒಂದು ಲೈಟಿನ ಸ್ತಂಭವು ಕಾಣಿಸುತ್ತಿದೆ ಇಲ್ಲಿ ಒಂದು ಹಸಿರು ಬಣ್ಣದ ಟ್ರಾಕ್ಟರು ಕಾಣಿಸುತ್ತಿದೆ.

ಈ ಸೇತುವೆಯ ಕೆಳಗಡೆ ಒಂದು ನದಿಯು ಇದೆ.

ಈ ಅಂಗಡಿಯ ಒಳಗಡೆ ಒಂದು ಗಡಿಯಾರವು ಇದೆ.

ಇಲ್ಲಿ ಒಂದು ದೊಡ್ಡದಾದ ಕಟ್ಟಡವು ಇದೆ.

ಇಲ್ಲಿ ಸರಸ್ವತಿ ದೇವತೆಯ ಭಾವಚಿತ್ರವು ಇದೆ.

ಮತ್ತು ಇಲ್ಲಿ ಇಬ್ಬರು ಮನುಷ್ಯರು ಇದ್ದಾರೆ.

ಮತ್ತು ಇನ್ನೊಂದು ಅಂಗಡಿಯ ಹಲಿಗೆಯ ಮೇಲೆ ಭಾರತ್ ಗ್ಯಾಸ್ --

ಈ ಬಲೂನ್ ಗಳ ಬಣ್ಣವು ಕೇಸರಿ ಬಿಳಿ ಹಸಿರು ಬಣ್ಣದಾಗಿದೆ.

ಇಲ್ಲಿ ದ್ವಿ ಚಕ್ರದ ವಾಹನಗಳು ಇವೆ.

ಇಲ್ಲಿ ಒಂದು ರಸ್ತೆಯು ಕಾಣಿಸುತ್ತಿದೆ ಅದರ ಮೇಲೆ ಬಹಳಷ್ಟು ವಿವಿಧ ರೀತಿಯ--

ಇಲ್ಲಿ ಒಂದು ಮನೆಯ ಬಾಗಿಲು ಇದ್ದು--

ಈ ನದಿಯ ಸುತ್ತಮುತ್ತಲು ಬಹಳಷ್ಟು ಗಿಡಗಳು ಇವೆ.

ಮತ್ತು ಈ ಹಲಿಗೆಯ ಮೇಲೆ ವಿವಿಧ ರೀತಿಯ ದ್ವಿಚಕ್ರದ ವಾಹನಗಳ ಚಿತ್ರವು ಇದೆ.